ಮತ್ತೆ ಇಲ್ಲಿ ಜಾರಬಂಡಿ ಬ್ಲಾಕ್ ಕಲರ್ ದ ಮತ್ತೆಲ್ಲ ಬಹಳಷ್ಟು ಗಿಡಗಳನ್ನು ನೋಡಬಹುದು ಹಾಗೆ ಇಲ್ಲಿ ಕಾಂಪೌಂಡ್ ಅದ.

ಹುಡುಗಿ ಒಬ್ಬಾಕಿ ಕೈದ್ದಾಗ ಫೋನ್ ಹಿಡ್ಕೊಂಡಾಳ ಸೆಲ್ಫಿ ತಗ್ದಾಳ ಕೈಯಾಗ ಖಡ್ಗಾದ.

ಹ ದೊಡ್ಡದೇನಿಲ್ಲ ಭಟ್ಟ ಅದು ಶ ಸಣ್ಣದ ದೈತೆ ಚಂದ ಚಿಕ್ಕು ದಾದಾ ಮಾಲೆಲ್ಲ ನೋಡಬಹುದು ಮೂರ್ತಿಗಳು ಕಟ್ಟಿಂದವ.

ಇಲ್ಲಿ ಈ ಚಿತ್ರಾನಾಗ ನೋಡ್ಬೋದ್ ನಾವು ಈ ಚಿತ್ರಣಾಗ ಏನಾದ ಅಂತ ಅಂದ್ರ ಬೀದರ್ ಗೇಟ್ವೇ ಆ ಬೇಟಸ್ ಹೋಟೆಲ್ ಅಂತ ಬರದಿಂದ ಇಲ್ಲಿ ಒಂದ ಹೋಟೆಲ್ ಅದ.

ಅ ಅದರದರೊಳಗೆನ್ ಫಾದರ್ ಅಂತ ಇರ್ತಾರಲ್ಲ ಅವರರ ಇಲ್ಲಿ ನೋಡಬಹುದು ಹಾಗೆ ಅವರದು ಬಾಜು ಅವರ್ ಶಿಷ್ಯರು ಇರಬೇಕು.

ಇಲ್ಲಿ ಕ್ರಿಶ್ಛನ್ ಸಿಂಬಲ್ ಹಾಕಿಂದ ಬಹಳಸ್ಟ ಕಿಟಕಿಗೊಳ ಆವಾ ಮತ್ತ ಬಾಗಿಲಗೊಳ ಆವಾ ಮತ್ತ್ ಬಹಳಷ್ಟ ಜನರ ಅರಾ.

ಇದ್ರಲ್ಲಿ ಹಳೆ ಲೈಟ್ ಹಾಕಿಂದದ ನೋಡಬೋದು ಇಲ್ ಒಂದ್ ಕಂಪ್ಯೂಟರ್ ಅದ ಮೌಸ್ ಅದ ಲ್ಯಾಪ್ಟಾಪ್ ಅದ ಮತ್ತು ಸಿ_ಪಿ_ಯು ಅದ.

ಅ ಪುಶ್ ಯುವರ್ಸೆಲ್ಫ್ ಪಾಸ್ ಥೀಮ್ ಅಂತ ಅಂದ ಬರದಿಂದ ಅದ ಇಲ್ಲಿ ಇಲ್ಲಿ ಎಲ್ಲಾ ವ್ಯಕ್ತಿಗೊಳ ಎಲ್ಲಾ ಏನ ಡಂಬೆಲ್ಸ್ ಇರ್ತದ ಅಲ ಅವೆಲ್ಲಾ ಉಜ್ ಮಾಡಾತರ ಇಲ್ಲಿ ಒಬ್ಬ ವ್ಯಕ್ತಿ ನಿಂತಿ ಡಂಬೆಲ್ಸ್ ಕೈಗ ಹಿಡ್ಕೊಂಡಾನ ಮತ್ ಕೆಳಗ್ ಯಲ್ಲಾ ಮಠ ಅಂತಾರಲ್ಲ ಅದು ರೆಡ್ ಕಲರ್ ದದಾ.

ಲೇಡೀಸ್ ದ ಡ್ರೆಸ್ ಗುಳವ ಇದು ಲೇಡೀಸ್ ದ ಏರಿಯಾ ಅದ ಮತ್ತು ಇರೋಲಿ ಒಬ್ಬ ಮಹಿಳೆ ಬ್ಯಾಗ್ ಇಡ್ಕೊಂಡು ಕೈದದ ಒಬ್ಬ ಪುರುಷನ ಅನ.

ಇಲ್ಲಿ ಈ ಚಿತ್ರ ವನ್ನು ಈ ಚಿತ್ರಣ ಎನದ ಅಂದ್ರ್ ಇಲ್ ಒಂದ್ ಬಿಲ್ಡಿಂಗ್ ಅದ ನೋಡಬಹುದು.

ಎನ್ ಚಪ್ಪರ್ದ್ ಮನಿ ಇರ್ತಾವಲ್ಲ ಅದು ಅದ ಇಲ್ ನೋಡ್ಬೋದು ಹಾಗೇ ಇಲ್ಲಿ ಗುಡ್ಸುಲ್ ಅಂತಾರಲ್ಲ ಅದು ಅದ ಇಲ್ ಕೆಳಗೆಲ್ಲ ಕ್ಯಾಂಪ್ ಗೊಳ್ ಹಾಕೊಂಡ್ ಉಳಿತಾರಲ್ಲ--

ಹ ಹಾಗೆ ಇಲ್ಲಿ ಬಾಜು ಎಲ್ಲ ನೋಡಬಹುದು ಫೋನ್ಸ್ ಎಲ್ಲಾ ಸಲ ಇಟ್ಟಿದವಾ ಇದು --

ನೋಡ್ಬೋದ್ ಬಹಳಷ್ಟು ನೀಟಾಗಿ ಇದು ರೋಡ್ ಮಾಡದ.

ಇಲ್ಲಿ ಚಿತ್ರಾನ ನೋಡ್ಬೋದು ನಾವು ಚಿತ್ರನಗ ಏನೈತೆ ಅಂದ್ರು ಗುಡ್ ಫ್ರೆಂಡ್ಸ್ ಗೋ ಅಂತ ಅದ ಇಲ್ಲಿ.